ಜಿಂಗೆನಾನ್ ತುಂಬಾ ಚಿಕ್ಕುಕಿರ್ತಾ ನನ್ ಜಿಂಕೆ ತುಂಬಾ ನೋಡಿದೀನಿ ತುಂಬಾ ಅಂದ್ರೆ ತುಂಬಾ ನಮ್ಮನೆ ಹತ್ರ ಕಾಡು ನಮ್ಮನೇನು ಕಾಡತ್ರ ತುಂಬಾ ಜಿಂಕೆ ಅಹ್ ದೊಡ್ ಜಿಂಕೆ ಚಿಕ್ದು ಮರಿದು ಎಲ್ಲ ಬರ್ತಿದ್ವು ಸೋ ನಾನ್ ಹತ್ರ ಹೋದ್ರೆ ತುಂಬಾ ಓಡೋಕ್ತಿದ್ವು ಜಿಂಕೆಗಳು.